ಇಲ್ಲಿಗೆ ಒಂದು ನಮಿಗೆ ದಾವಕಾನೆ ಕಾಣುತಿದೆ. ದಾವಕಾನೆ ಮುಂದೆ ಒಂದು ಬೈಕ್ ಇದೆ ಮತ್ತು ಒಂದು ಪೋಸ್ಟರ್ ಇದೆ.

ಇಲ್ಲಿಗೆ ಒಂದು ಸುಂದರವಾದ ಗಾರ್ಡನ್ ಕೂಡ ನಮಗೆ ಕಾಣುತಿದೆ ಗಾರ್ಡನ್ ಬಹಳಷ್ಟು ಸುಂದರ ಗಾರ್ಡನ್ ನೋಡಿ ನನಗೆ ತುಂಬ ಸಂತೋಷವಾಯಿತು ಗಾರ್ಡ್ನಲ್ಲಿ ಬಹಳ ದೊಡ್ಡ ದೊಡ್ಡ ಗಿಡಗಳು ಕೂಡ ಇದೆ ಗಾರ್ಡ್ನಲ್ಲಿ ನಾವು ಹೋಗಬೇಕು ಎಂದು ಗಾರ್ಡನ್ ಬಹಳಷ್ಟು ಚೆನ್ನಾಗಿ--

ಇದು ಕಲ್ಲು ಭಾಳ ದೊಡ್ಡದ್ದು. ಇದು ಕಲ್ಲು ನಮಗೆ ಏತಕ್ಕೂ ಕೂಡಾ ಬರುವುದಿಲ್ಲ.

ಬಟ್ಟೆ ಅಂಗ್ಡಿನಲ್ಲಿ ಬ್ಲಾಕ್ ಮತ್ತು ವೈಟ್ ಬ್ಲೂ ಎಲ್ಲ ಕಲರ್ ಇದೆ ನೀವು ತಗೋಬಹುದು ಬಟ್ಟೆ ನೋಡಾಕು ಬಹಳಷ್ಟು ಸುಂದರ ಇದೆ

ಬಹಳ ದೊಡ್ಡದಾದ ಮೇಣ ಕೂಡ ಇದೆ. ಸಣದಾದ ಮೇಣ ಕೂಡ ಇದೆ ಇಲ್ಲಿ.

ಮನೆ ಸ್ವಲ್ಪ ಕಟ್ಟಿದ್ದಾರೆ ಸ್ವಲ್ಪ ಬಿಟ್ಟಿದ್ದಾರೆ ಒಂದು ಅದ್ರ ಮೇಲೆ ಒಂದು ಮನೆ ಕೂಡ ಇದೆ --

ಇದು ಮನೆ ಬಹಳಷ್ಟು ಸುಂದರ ಅಲ್ಲಿಗೆ ಒಂದು ಗಿಡ ಕೂಡ ಇದೆ ಬಹಳಷ್ಟು ಗಿಡನೂ ಇದೆ ನಮ್ಗೆ ಕಾಣುವುದಿಲ್ಲ.

ನಾವು ಅಲ್ಲಿಗೆ ಹೋಗಿ ತಗೋಬಹುದು ಬಹಳಷ್ಟು ಬೂಕು ನು ಕೂಡ ಇದೆ. ನಾವು ಯಾವುದಾದರೂ ಬೂಕ ನು ತಗೊಂಡು ಓದಬಹುದು ಜೀವನದಲ್ಲಿ ಬುಕ್ ಅಂದ್ರೆ ಬಹಳಷ್ಟು ಮುಖ್ಯನು ಕೂಡ ಇದೆ.

ಇಲ್ಲಿಗೆ ಒಂದು ಆಟದ ಮೈದಾನ ನಮಗೆ ಕಾಣುತಿದೆ ಅಲ್ಲಿ ಬಹಳಷ್ಟು ಜನ ಕೂಡ ನಿಂತಿದ್ದಾರೆ ಅಲ್ಲಿ ನಾವು ಹೋಗಿ ಆಟ ಕೂಡ ನಾವು ಆಡಬಹುದು --

ಇಲ್ಲಿ ನಮಗೆ ದೊಡ್ಡದಾದ ಕಾಡು ನಮಗೆ ಕಾಣುತಿದೆ. ಆ ಕಾಡಿನಲ್ಲಿ ಒಂದು ಸಿಂಹ ಕೂಡ ಇದೆ.